ಆಹ್ಹ್ ಮನುಷ್ಯರು ಬಾಟ್ಮಿಂಟೋನ್ ಅನ್ನು ಆಡಿ --

ಇದು ಬುಲೆಟ್ ಶೋರ್ರೋಮ್ ಆಹ್ಹ್ ಹುಡುಗರು ಎಲ್ಲರಿಗೂ ಬುಲೆಟ್ ಬುಲೆಟ್ ಅಂದ್ರೆ ತುಂಬ ಇಷ್ಟ ಎಲ್ಲರು ಆಸೆ ಪಡುತ್ತಾರೆ ತೆಗೆದುಕೊಳ್ಳಬೇಕೆಂದು ಮತ್ತು ಇದರಲ್ಲಿ ತುಂಬ ಕಲರ್ಸ್ ಗಳು ಇವೆ ರೆಡ್ ಬ್ಲೂ ಹಾಗೂ ಎಲ್ಲೋ ಇನ್ನಿತರ ಕಲರ್ಸ್ ಇವೆ .

ಇದು ಒಂದು ಸ್ಮಾಲ್ ಝೂ ಆಗಿದೆ ಇದರಲ್ಲಿ ಜಿಂಕೆಗಳು ಹಾಗು ಎಲ್ಲ ಪ್ರಾಣಿ ಪಕ್ಷಿಗಳು ಇರುತ್ತವೆ.

ಇದು ಕ್ಯಾಬೇಜ್ ಇಲ್ಲಿ ಹೊಲದಲ್ಲಿ ಎಲ್ಲ ಕ್ಯಾಬೇಜ್ ಅನ್ನು ಬಿಟ್ಟಿದ್ದಾರೆ. ಅದು ಹೂವು ಕೊಸುವನ್ನು ಕೊಟ್ಟಿದೆ ಇದರಿಂದ ನಮಗೆ ಗೋಬಿ ಅವರ--